ಕುರುಚಿಯು ನೀಲಿ ಬಣ್ಣದಲ್ಲಿ ಆಗಿದೆ. ಆ ಕುರುಚಿ ಮೇಲೆ ಒಬ್ಬ ವ್ಯಕ್ತಿಯು ಕೂರುತ್ತಿದ್ದಾನೆ.

ಕಾರ್ಯಕ್ರಮ ನಡೀತಾ ಐತೆ ಎಲ್ಲರೂ ನಿಂತುಕೊಂಡು ಫೋಟೋ ತೆಗಿತಾ ಇದ್ದಾರೆ ಹಸಿರು ಹುಲ್ಲುಹುಲ್ಲು ಕಾಣಿಸ್ತಾ ಇದೆ .

ಇಲ್ಲಿ ಒಂದು ರಸ್ತೆ ಇದೆ ಇಲ್ಲಿ ರಸ್ತೆಲಿ ಒಂದು ಕಾರ್‌ ನಿಂತಿದೆ ಇಲ್ಲಿ ಮುಂದಗಡೆ ಎಲ್ಲಾ --

ನಾವು ಇದನ್ನ ಪ್ರಕ್ರತಿ ವಿನಿಮಯ ಎಂದು ಕರೀಬಹುದು ಇವು ಇದನ್ ನಾವು ಹೆಚ್ಚಾಗಿ ಗಾರ್ಡನ್ ಅಂತಾನೂ ಕರೀಬಹುದು ತೋಟ ಅಂತಾನೂ ಕರೀಬಹುದು ಒಂದು ಶಾಂತ ರೀತಿಯ ಪ್ರದೇಶ ಅಂತಲೂ ಕರೀಬಹುದು.

ಆದರಲ್ಲಿ ಒಂದು ಜಿಲೇಬಿ ಮುರಿದುಕೊಂಡಿದೆ.

ಆಟ ಆಡಿದ್ದೀನಿ ಸ್ನಾನ ಮಾಡಿದ್ದೀನಿ ಹಲವಾರು ಕಡೆ ಹೋದಲ್ಲಿ ನಾವು ಹೆಚ್ಚಾಗಿ ಕೆರೆಗಳನ್ನು ನೋಡಿದ್ದೀವಿ ನದಿಗಳನ್ನು ನೋಡಿದ್ದೀವಿ .

ಹೋದ್ರು ಕೂಡ ನಾನು ಒನ್ ಹೌರ್ ಟು ಹೌರ್ ಜೇರ್ನಿ ಅಷ್ಟೇ ಅಡ್ಡಾಡೋದು ಆಮೇಲೆ ನಾವೆಲ್ಲ ಬಸ್ಗಳನ್ನು ತುಂಬಾ ನೋಡ್ತಿವಿ ಗೋವೆರ್ಮೆನ್ಟ್ ಬಸ್ ಗಳು ಇದ್ದವೇ ಪ್ರೈವೇಟ್ ಬಸ್ಗಳು ಇದ್ದವೇ ಬಟ್ --

ನಮ್ಮ ಊರು ಮಸ್ಕಿ ಆ ಪ್ರದೇಶ ವಿರುವ ಸುತ್ತ ಮುತ್ತ ಗುಡ್ಡಗಳು ತುಂಬಿದೆ ನಮ್ ಮಸ್ಕಿಲು ಕೂಡ ಕೆರೆ ಇದೆ --

ಮತ್ತೆ ಹೆಚ್ಚಾಗಿ ಮದುವೆಗಳ ಮದುವೆ ಫಂಕ್ಷನಗಳಲ್ಲಿ ಹೂವುಗಳನ್ನು ಬಳಸಿ ಮದುವೆಯನ್ನು ಮಾಡುತ್ತಾರೆ .

ಅಹ್ ನಾವು ಇನ್ನೊಂದು ಕಡೆ ಒಂದ್ ಕಡೆ ಇಂದ ಇನ್ನೊಂದು ಕಡೆ ಹೋಗಲು ಅವರು ನಮಗೆ ಸಹಾಯ ಮಾಡುತ್ತಾರೆ--

ಈ ಚಿತ್ರದಲ್ಲಿ ಆಕಾಶ ಬಿಳಿಯ ಮತ್ತು ಬೂದಿ ಬಣ್ಣದ್ದಾಗಿದೆ.

ಬಸ್ ಗಳು ಬಸ್ಗಳು ಆಲ್ಮೋಸ್ಟ್ ಮುಂಜಾಲೆ ಸೂರ್ಯೋದಯ ಆಗೋಕೂ ಮುಂಚೆ ಕೂಡ ಅವು ಓಡಾಡೋಕೆ ಸ್ಟಾರ್ಟ್ ಮಾಡ್ತವೆ ರಾತ್ರಿ ಎಲ್ಲ--

ಅಹ್ ಅಲ್ಲಾ ಅಹ್ ನೋಡ್ತಿವಿ ನಮ ನಮ್ಕಡೆ ಹೆಚ್ಚಾಗಿ ನಾವ್ ಆಂಧ್ರ ಪ್ರದೇಶದಿಂದ ಬರುವಂತಾ--

ಎಲ್ಲ ನೋಡ್ತಿವಿ ನಮ್ಗ್ ನಮ್ ನಮ್ ಕಡೆ ಹೆಚ್ಚಾಗಿ ನಾವ ಅಂದ್ರ ಪ್ರದೇಶದಿಂದ ಬರುವಂಥ-

ಅಹ್ ಅಲ್ಲಿ ನಮಗ ತೋರ್ಸೋಕ್ ಒಂದು ಸ್ಕ್ರೀನ್ ಆಗಿರ್ಬಹುದು ಎಲ್ಲದನ್ನು ನಾವು ಚೆನ್ನಾಗಿ ನಮ್ ಕಾಲೇಜು ಗಳಲ್ಲಿ ಕೂಡ ನಾವ್ ಇದನ್ನ --

ಹೆಚ್ಚ್ಚಾಗಿ ಟ್ರ್ಯಾಕ್ಟರ್ ಗಳನ್ನೂ ಬಳಿಯೇ ಮಾಡಿ--

ಹೆಚ್ಚಾಗಿ ಟ್ರಾಕ್ಟಾರ್ ಗಳನ್ನೂ ಬಳಕೆ ಮಾಡಿ --

ಈ ಚಿತ್ರಾ ನೋಡಬಹುದಾದ್ರೆ ಇಲ್ಲಿ ವಂದು ವಿವಾಹ ನಡೀತಾಯಿದೆ. ಇಲ್ಲಿ ತುಂಬಾ ತರಹದ ಅಲಂಕಾರಿಸಿದ್ದಾರೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ವಿವಾಹ ನಡಿತಾ ಇದೆ ಇಲ್ಲಿ ತುಂಬಾತರದ ಹುವಿನಿಂದ ಅಲಂಕರಿಸಿದ್ದಾರೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ವಿವಾಹ್ ನಡೀತಾ ಇದೆ ಇಲ್ಲಿ ತುಂಬಾ ತರಹದ ಹೂವಿನಿಂದ ಅಲಂಕಾರಿಸಿದ್ದಾರೆ.

ಜನರು ಜನರು ಹಲವಾರು ಐತಿಹಾಸಿಕ ಸ್ಥಳಗಳಿಗೆ ತೆರಳ್ತಾರೆ ಅಲ್ಲಿ ಸರೋವರಗಳು ಆಗಿರ್ಬಹುದು ಬೀಚ್ ಗಳು ಆಗಿರ್ಬಹುದು ಸಮುದ್ರ ಗಳು ಆಗಿರ್ಬಹುದು.

ಓಕೆ ಸಂರಂಭ ಒಂದ್ ಸಮಾರಂಭ ಅಂತ ತಗೊಂಡ್ರೆ ಅದೇ ಮದುವೆ ಆಗಿರ್ಬಹುದು --